ಈ ಚಿತ್ರದಲ್ಲಿ ಕೆಲವು ವಿದ್ಯಾರ್ಥಿಗಳೂ ಕಂಬಕ್ಕೆ ಬಲೂನನನ್ನು ಕಟ್ಟುತ್ತಿದ್ದಾರೆ. ನೀಲಿ ಮ ತ್ತು ಬಿಳಿ ಬಣ್ಣದ ಬಳ ಬಲೂನ್ಗಳನ್ನು ಅಲ್ಲಲ್ಲಿ ಕಟ್ಟುತ್ತಿದ್ದಾರೆ.

ತರತರದ ಬಣ್ಣಗಳನ್ನು ಹೊಡಿಸಿದ್ದಾರೆ ಏಡಗಡೆ ಒಂದು ಅಂಗಡಿ ಇದೆ ಅಂಗಡಿಯಲ್ಲಿ ಸಿಲಿಂಡರ್ ಹಾಗು ಚೀಲಗಳು ಇವೆ ಮತ್ತು ಚೀಲಗಳನ್ನು ನೇತುಹಾಕಿದ್ದಾರೆ.

ಒಬ್ಬ ವ್ಯಕ್ತಿ ನಿಂತಿದ್ದಾನೆ ಅವನ ನೆಲದ ಕೆಳಗಡೆ ಬಿಳಿ ಬಣ್ಣದ .

ಈ ಚಿತ್ರದಲ್ಲಿ ಜನರು ಓಡಾಡುತ್ತಿದ್ದಾರೆ ಕೆಲವರು ಸ್ಕೂಟಿಯಲ್ಲಿ ಹೋಗುತ್ತಿದ್ದಾರೆ ಒಬ್ಬ ಮಹಿಳೆ ಬ್ಯಾಗನ್ನು ನೇತಾಕಿಕೊಂಡು ಸ್ಕೂಟಿಯಲ್ಲಿ ಹೋಗುತ್ತಿದ್ದಾರೆ.

ಇವ್ರು ಕೈಯಲ್ಲಿ ಒಂದು ಡಬ್ಬಿಯನ್ನು ಹಿಡಿದು ಏನೋ ಮಾಡುತ್ತಿದ್ದಾನೆ ಆ ಹಸಿರು ಬಣ್ಣದ ಎಲೆಗಳನ್ನು ಮುಟ್ಟುತ್ತಾ --

ಈ ಚಿತ್ರದಲ್ಲಿ ಕಾಣಿಸುತ್ತಿರುವುದು ಒಬ್ಬ ವ್ಯಕ್ತಿ ಅಲ್ಲಿ ಬಾಗಿಲನ್ನು ಹಿಡಿದು ನಿಂತಿದ್ದಾನೆ.

ಈ ಚಿತ್ರದಲ್ಲಿ ಕಾಣಿಸುತ್ತಿರುವುದು ಒಂದು ವಾರ್ಡ್ರೋಬು ಆ ವಾರ್ಡ್ರೋಬನ್ನು ಮರದಿಂದ ನಿರ್ಮಿಸಿ ವಾರ್ಡರೋಬನ್ನು ಫಿಕ್ಸ್ ಮಾಡಿದ್ದಾರೆ. ಅದುಕ್ಕೆ ಕಂದು ಬಣ್ಣದಾ ಅದರ ಪಕ್ಕದಲ್ಲಿ ಒಂದು ಮಿರರ್ ಇದೆ.

ಮತ್ತೆ ಸುತ್ತ ಹಸಿರು ಚಿಕ್ಕ ಚಿಕ್ಕ ಗಿಡಗಳು ಕುಡ ಇದವೆ ಅದರ ಮೇಲೆ ಕೋಳಿ ಹೋಗುತ್ತಿದೆ .

ಅಲ್ಲಿ ಲೈಟ್ ಕಂಬಗಳೂ ಕೂಡ ಇದ್ಧವೆ ಪಕ್ಕದಲ್ಲಿ ಬೆಟ್ಟ ಗುಡ್ಡಗಳು ಕೂಡ ಇದೆ ಅಲ್ಲಿ ಗಿಡ ಮರಗಳ್ಳು ಕೂಡ ಇದ್ಧಾವೆ.

ಈ ಚಿತ್ರದಲ್ಲಿ ಕಾಣಿಸುತ್ತಿರುವುದು ರೋಡಿನಲ್ಲಿ ಒಂದು ಮರ ಮರ ಮತ್ತು ಒಂದು ಲೋರಿಗಳು ಓಡಾಡುತ್ತಿದ್ದವೇ.